ಬಲಭಾಗದಲ್ಲಿ ಒಂದು ಪೋಡಿಯಂ ಇರುವುದನ್ನು ನಾವು ಕಾಣಬಹುದು.

ಆ ಭಾಗದಲ್ಲಿ ವ್ಯಕ್ತಿಗಳು ಇರುವುದನ್ನು ನಾವು ಕಾಣಬಹುದು.

ಎಡಭಾಗದಲ್ಲಿ ಹಸಿರು ಮರಗಳನ್ನು ನಾವು ಕಾಣಬಹುದು.

ಎಡಭಾಗದಲ್ಲಿ ಒಂದು ಚಿಕ್ಕ ಕರುವಿನ ಮೂರ್ತಿಯನ್ನು ನಾವು ಕಾಣಬಹುದು.

ಕೆಳಭಾಗದಲ್ಲಿ ಕುಳಿತುಕೊಳ್ಳುವ ಬೆಂಚ್ ಗಳನ್ನು ನಾವು ಕಾಣಬಹುದು.

ಹಿಂಭಾಗದಲ್ಲಿ ನೀಲಿ ಬಣ್ಣದ ಸ್ಕ್ರೀನ್ ಇರುವುದನ್ನು ನಾವು ಗಮನಿಸಬಹುದು.

ಸ್ಕ್ರೀನಿನ ಮುಂಭಾಗದಲ್ಲಿ ಮೂರು ದೇವಿಯ ಮೂರ್ತಿ ಇರುವುದನ್ನು ನಾವು ಗಮನಿಸಬಹುದು.

ಮೇಲ್ಭಾಗದಲ್ಲಿ ನಾವು ಲೈಟ್ ಗಳನ್ನು ಗಮನಿಸಬಹುದು.

ಅದರ ಮುಂಭಾಗದಲ್ಲಿ ಹಸಿರು ಬಣ್ಣದ ಮರಗಳನ್ನು ನಾವು ಕಾಣಬಹುದು.

ಅದರ ಕೆಳಭಾಗದಲ್ಲಿ ಹಸಿರು ಬಣ್ಣದ ಮರ ಇರುವುದನ್ನು ನಾವು ಗಮನಿಸಬಹುದು.

ಇಕ್ಕ ರೆಡ್ ಕಲರ್ ಇರುವುದನ್ನು ನಾವು ಕಾಣಬಹುದು.

ಅದರ ಮುಂಭಾಗದಲ್ಲಿ ನೀಲಿ ಬಣ್ಣದ ಕಾರ್ ನಿಂತಿರುವುದನ್ನು ನಾವು ಗಮನಿಸಬಹುದು.

ಲೈಟಿನ ಮಧ್ಯಭಾಗದಲ್ಲಿ ಫ್ಯಾನ್ ಇರುವುದನ್ನು ನಾವು ಗಮನಿಸಬಹುದು.

ಬಲ ಭಾಗದಲ್ಲಿ ನಾಲಕು ವಾಟರ್ ಬಾಟಲ ಇರುವುದನ್ನು ನಾವು ಗಮನಿಸಬಹುದು.

ಎಡ ಭಾಗದಲ್ಲಿ ಬಿಲ್ಡಿಂಗ್ ಗಳು ಇರುವುದನ್ನು ನಾವು ಕಾಣಬಹುದು.

ಅದರ ಮುಂಭಾಗದಲ್ಲಿ ವ್ಯಕ್ತಿಯೊಬ್ಬ ನಿಂತಿರುವುದನ್ನು ನಾವು ನೋಡಬಹುದು.

ಅದರ ಕೆಳಭಾಗದಲ್ಲಿ ಗಣೇಶನ ಮೂರ್ತಿಯನ್ನು ನಾವು ಕಾಣಬಹುದು.

ಹಿಂಭಾಗದಲ್ಲಿ ಒಂದು ಕಂಬಿ ಇರುವುದನ್ನು ನಾವು ಕಾಣಬಹುದು.

ಹಿಂಭಾಗದ ಗೋಡೆಯ ಮೇಲೆ ಮ್ಯಾಪ್ ಇರುವುದನ್ನು ನಾವು ಗಮನಿಸಬಹುದು.

ಬೋರ್ಡ್ಡಿನ ಮುಂಭಾಗದಲ್ಲಿ ಡೆಸ್ಕ್ ಗಳು ಇರುವುದನ್ನು ನಾವು ಗಮನಿಸಬಹುದು.

ಎಡ ಮತ್ತು ಬಲಭಾಗದಲ್ಲಿ ಹಸಿರು ಬಣ್ಣದ ಮರಗಳು ಇರುವುದನ್ನು ನಾವು ಕಾಣಬಹುದು.

ಮತ್ತು ಎಡ ಭಾಗದಲ್ಲಿ ಟೂ ವೀಲರ್ ಗಾಡಿ ಮತ್ತು ಫೋರ್ ವೀಲರ್ ಗಾಡಿ ನಿಂತಿರುವುದನ್ನು ನಾವು ಕಾಣಬಹುದು.